ಇದ ನೋಡ್ರಿ ಒಂದ್ ಕೆರೆ ಐತಿ. ನೋಡಕ್ ಬಹಳ ಸುಂದರವಾಗಿ ಕಣಕ್ಹತ್ತೈತಿ. ಇಲ್ಲೆಲ್ಲಾ ನಾವು ಬಹಳ ಸಣ್ಣರ್ ಇದ್ದಾಗ ಈಜಾಡಕ ಮೀನ್ ಹಿಡಿಯಕ ಮೀನಾ ಹಿಡ್ಕೊಂಡ್ ಬರ್ತತಿದ್ವಿ.

ಇದು ಮುಸ್ಲಿಮರ ಒಂದು ಅಹ್ ಧರ್ಮದ ಗೌರವಾನ್ವಿತ ಸ್ಥಳ ಇದೆ. ಇಲ್ಲಿ ಆ ಧರ್ಮದ ಅಲ್ಲಾನನ್ನು ಆಹ್ಹ್ ಶುಕ್ರವಾರ ದಿನ--

ಇಲ್ಲಿ ನದಿಯೊಳಗ ನಾವು ಸಂನೌರಿದ್ದಾಗ ಈಜಾಡ್ತಾ ಇದ್ವಿ. ಮತ್ತ ಇನ್ನೊಂದ್ ಏನಂದ್ರ ಮೀನ್ ಹಿಡಿತಾಇದ್ವಿ. ಅಹ್ ಹಡಗ ತಕೊಂಡ್ ಎಲ್ಲ ಆಕಡೆಯಿಂದ ಈ ಕಡೆಗೆ ತಿರ್ಗಾಡಿ ಆಹ್ಹ್ ಹಡಗದಾಗ ಒಂದ್ ಬಲಿ ಕೊಟ್ಟ.

ಎಲ್ಲ ಕಡೆ ಸ್ಕೂಲ್ ಗಳು ಶಾಲೆಗಳ ಮುಂದ ಈ ತರ ಒಂದ ಸುಂದರವಾದ ರಸ್ತೆ ಈ ಸೈಡ್ ಇಗೆ ಮುಂದೆಲ್ಲ ಗಾರ್ಡೆನ್ ಗಳು ಮತ್ತ ಧ್ವಜ ಸ್ಥಂಬಾ --

ನಿಮ್ ಪ್ರತಿಯೊಂದು ಯಾವುದೇ ಮನೆ ಬಳಕೆ ಗಾಗಲಿ ನಿಮ್ ಪರ್ಸನಲ್ ಬಳಕೆಗಾಗಲಿ ಎಲ್ಲದಕ್ಕೂ ಪ್ರತಿಯೊಂದು ಉತ್ಪನ್ನಗಳು ಎಲ್ಲ ಇಲ್ಲಿ ಸಿಗ್ತಿರ್ತಾವ ಇದು ಸೂಪರ್ ಬಜಾರು .

ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಆದಂತಹ ಒಂದೊಂದು--

ಒಂತರ ಬಾಲ್ಯದ ಜೀವನ ನೆನೆಪಾಗ್ತದ ಈ ದ್ರಶ್ಯ --

ದಿ ಈ ಸಿನಿಮಾ ಟಾಕೀಸ್ ಗಳಂದ್ರೆ ಏನಂತ ಗೊತ್ತಿಲ್ಲ ಅಲಾ.

ಆಹ್ಹ್ ಮೇಲೆ ಬರ್ ಬರ್ತಾ ಗೊತೈತಿ. ಈ ತರ ಎಲ್ಲ ಹಾಸನಗಳ ವ್ಯವಸ್ಥೆ ಇರತೈತಿ. ಅಹ್ ಸಿನಿಮಾ ಟಾಕೀಸ್ ಒಳಗ --

ಬೆಂಗಳೂರು ರೆಸ್ಟೋರೆಂಟ್ ಮಂಗಳೂರ್ ರೆಸ್ಟೋರೆಂಟ್ ಉಡುಪಿ ಅಂತೇಳಿ ಎಲ್ಲ ದೊಡ್ಡ್ ದೊಡ್ಡ್--

ಆಹ್ಹ್ ಅಲ್ಲೇ ಮನೆ ಮುಂದೆ ಚಂಡು ಲಗೋರಿ ಅತರ ಎಲ್ಲ ಆಟ ಆಡ್ತಾ ಇದ್ವಿ. ಈಗೆಲ್ಲ ಆಟ ಆಡೋಕೆ ಮಕ್ಕಳಿಗೆ --

ಏಕೆಂದ್ರೆ ತೋಟ್ಲಗಳು ಅವು ಈ ನಾವೆಲ್ಲ ಜಾತ್ರೆಗಳಲ್ಲಿ ನೋಡ್ತಿದ್ವಿ ಈ ತರ ಚಿಕ್ಕೋರಿರುವಾಗ ಈಗೆಲ್ಲ ಗಾರ್ಡನ್ ಗಳಲ್ಲಿ --

ಈ ತರ ಹೋಟೆಲ್ ಗಳು ದೊಡ್ಡ್ ದೊಡ್ಡ್ ಡಾಬಾಗಲು ಇವೆಲ್ಲ.